ಟೂರ್ ಹೋಗಕ್ಕೆ ಎಲ್ಲಾ ಇದ್ನೇ ಬಳಸೋದು.

ಪ್ರಾರ್ಥನೆ ಮಾಡತ್ತರೆ ಚರ್ಚು ಫೈನ್ ಆಗಿದೆ ಚರ್ಚು.

ಡೋ ಇದು ಕೆರೆ ಕಡೆ ಕೆರೆ ನಮ್ಮೂರ್ಲಿ --

ಬಾಗಲ್ ಪಟ್ನಾ ಈಗ ಮುಚ್ಚ್ ಬಿಟ್ರು ಸಣ್ಣ್ ಫ್ರಾನ್ಸಸ್ ಶುರು ಆಯಿತು ಈಗೆಲ್ಲಾ ಇಂಗ್ಲಿಷ್ ಮಯಾ ಕನ್ನಡ ಮುಚ್ಚೋಯ್ತು .

ಓ ಇದು ದೀಪಾಲಂಕಾರ ಇದು ಎಲ್ಲಾ ಹಳ್ಳಿಗಳ್ಳಿ.

ಅದು ಮೇಂಟೈನ್ನೆನ್ಸ್ ಇಲ್ಲಾ ಇಲ್ಲೂ ಈ ಪಾರ್ಕ್ ನೋಡಿದ್ರೆ ಫೈನ್ ಆಗಿದೆ.

ಅದ್ರ ಚಿತ್ರ ಚನ್ನಾಗದೆ ನಮ್ಮ್ ತವ್ ಎಲ್ಲಡೆ ಇರೋದ್ ಇದು ಸ್ವಿಮ್ಮಿಂಗ್ ಫುಲ್ ನಮ್ಮ್ ತವ್ ಏನು ಇಲ್ಲಾ ಕಡ್.

ಏನು ಇಲ್ಲಾ ನಮ್ಮ್ ತವ್ ಸ್ವಿಮ್ಮಿಂಗ್ ಫುಲ್ ಇಲ್ಲಾ ಏನು ಇಲ್ಲಾ.

ಈಗ ಹೊಸ್ತಾಗಿ ಮಾಡದ್ರೂ ಮೊದ್ಲಲೆಲ್ಲಾ ಹಳೆದಾಗೆ ಇತ್ತು ಮೊದ್ಲು ಮಿಟ್ರ ಗೇಜ್ ಇತ್ತು ಈಗ ಬ್ರೊಡ್ ಗೇಜ್ ಆಗಿದೆ.

ತುಂಬಾ ಹಳೆದು ನಮ್ಮ್ ತವಾ ಬಾರಿ ಇತಿಹಾಸ ಅದೆ.

ಇದು ನಂದಿಭವನ ನಂಜುಂಡ್ ಸರ್ಕಲ್ ಅದೆ.

ಮೊದ್ಲುಕಾವೇರಿ ಗ್ರಾಮೀಣ ಬ್ಯಾಂಕ್ ಇತ್ತು ಪಚ್ಚಪ್ಪ ಹೊಟ್ಲ್ ಮೇಲೆ.

ಐವತ್ ಜನ ಇರಾದ್ಕೆ ಒಂದು ಇನ್ನೂರ್ ಜನ ಹತ್ತರೆ ಮೊದ್ಲು ನಗರ್ದಲ್ಲಿ ಇದೆ ಪರಸ್ಥಿತಿ ಇತ್ತು .